ಇದು ಅತ್ಯಂತ ದೊಡ್ಡದಾಂತಹ ಪ್ರವಾಸಿಗರ ತಾಣ.

ಇದು ಅತ್ಯಂತ ಪ್ರಸಿದ್ದ ಜನಪ್ರಿಯವಾಗಿರುವಂತಹ ಗೊಂಬೆಗಳ ಹೂವುಗಳ ಹಾಗೂ ಡೆಕೋರೇಟೀವ್ ಐಟಂಮ್ಸ್‌ಗಳು ದೊರೆಯುವಂತಹ ಆಂಗಡಿ ಆಗಿದೆ.

ಇದು ಈ ಜಾಗದಲ್ಲಿ ಬರ್ತಡೇ ಪಾರ್ಟಿಯನ್ನು ಸೆಲಬ್ರೇಟ್‌ ಮಾಡಲಾಗುತ್ತಿದೆ ಈ ಬರ್ತಡೇ ಪಾರ್ಟಿಯಲ್ಲಿ ಅದ್ಬುತವಾದಂತಹ ಬ್ಯಾಕ್‌ ಗ್ರೌಂಡ್ ನ್ನು ರಚನೆ ಮಾಡಲಾಗಿದೆ ಹಾಗೂ ಈ ಬ್ಯಾಕ್‌ ಗ್ರೌಂಡ್‌ಗೆ ಸುಂದರವಾಗಿ ಬಲೂನ್ಸ್ ಗಳನ್ನು ಅಲಂಕಾರ ಮಾಡಲಾಗಿದೆ.